ಹೇರ್ ಸಲೂನ್ ಅಣ್ಣ ತುಂಬ ಬ್ಯೂಟಿಫುಲ್ ಆಗಿ ಡೆಕೊರತೆ ಮಾಡಿರೋದನ್ನ ನಾವು ಕಾಣಬಹುದು ಸೊ ಅಲ್ಲಿ ಮುರು ಚೇರ್ಗಳು ಇದಾವೆ ಅವು ತುಂಬ ಹೈಟೆಕ್ ಆಗಿ ಇದಾವೆ ಅದನ್ನ ನಾವು ಗಮನಿಸಬಹುದು.

ಇದು ಮತ್ತೊಂದು ಹೇರ್ ಕಟಿಂಗ್ ಶಾಪ್ ನ ಚಿತ್ರಣ ಎರಡು ಚೇರ್ಗ ಳನ್ನ ಹೇರ್ ಕಟಿಂಗ್ ಚೇರ್ಗ ಳನ್ನ ನಾವು ಕಾಣ್ತೀವಿ ಮುಂದುವರೆದಿದೆ.

ಆ ಇದು ಇನ್ನೊಂದು ಚರ್ಚ್ ನಾ ಆ ಮುಂಭಾಗದ ಚಿತ್ರಾ. ಅವ್ಕಾದೆ ಕತ್ ಅಹ್ ರಾತ್ರಿಯ ಸಮಯದಲ್ಲಿ ಅಹ್ ವಿದ್ಯುತ್ ದೀಪಗಳನ್ನ --

ಇಲ್ಲಿ ಕಬ್ಬಿಣದ ಸರಳುಗಳನ್ನೆಲ್ಲ ಜೋಡಿಸಿದ್ದಾರೆ ಸಿಮೆಂಟ್ ಅನ್ನ ಕಾಂಕ್ರಿಟನ್ನ ಹಾಕೋದಕ್ಕೆ ಎಲ್ಲ ತಯಾರಿಯನ್ನ --

ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎ_ಟಿ_ಎಂ ಆಗಿದೆ. ಎ.ಟಿ.ಎಂ. ಬೋರ್ಡ್ ತುಂಬಾ ಹಳೇದಾಗಿ ಕಿತ್ಕೊಂಡು ಹೋಗ್ತಾಯ್ದೆ.

ಶಂಖ ಇದ್ದಾಗೆ ಕಾಣ್ತದೆ ಕಲ್ಲಿನಿಂದ ಕಟ್ಟಿದ್ದಾರೆ ಇದನ್ನ ಬಹಳ ವರ್ಷಗಳ ಹಳೇದು ಬಿದ್ದು ಹೋಗೋ ಸ್ಥಿತಿಯಲ್ಲಿ ಆಹ್ಹ್ ಈ ಶಂಖ ನೋಡ್ತಾ ಇದಿವಿ ನಾವು.

ಚಿತ್ರಾ ಮೇ ಬಹುತ್ ಸೆ ವ್ಯಕ್ತಿ ಕಟ್ಟಡ ಕಾ ಕಾಮ್ ಕರ್ತೇ ಹುಯೇ ನಜರ್ ಎ ರಹೇ ಹೈ ಔರ್ ಬಹುತ್ ಖುಬ್ಸುರತ್ ಲಗ್ ರಹಾ ಹೈ ಸಾಬ್

ಹೊ ಇದೊಂದು ಅದ್ಬುತ್ತವಾದ ಕ್ಲಾಕ್ ಟವರ್ನ್ ಒಂದು ಚಿತ್ರ. ಇದರ ಆ ವಾಸ್ತು ಶಿಲ್ಪವೆ ತುಂಬಾ ವಿಭಿನ್ನವಾಗಿದೆ. ಬಹುಷಃ ಮೈಸೂರು ರಾಜರ ಕಾಲದಲ್ಲಿ ಕಟ್ಟಿರ್ತಕ್ಕಂತ ಒಂದು ಚಿತ್ರ.

ಇದು ಈ ಫೋಟೋ ಒಂದು ಅದ್ಭುತವಾಗಿರು ದೃಶ್ಯ ಇದು ಅಂದ್ರೆ ನಾಲಕ್ಕು ಕಲ್ಲು ಬಂಡೆಗಳ ಮದ್ಯೆ ಒಂದು ಗಿಡ ಮೇಲೆ ಬೆಳೆದಿರ್ಥಕಂಥದ್ದು ಕಲ್ಲು ಬಂಡೆಗಳನ್ನು --

ಸೊ ಮೇಲೆ ಪ್ಲಸ್ ಆಕಾರದ ಶಿಲುಬೆ ರಾರಾಜಿಸ್ತ ಇದೆ ಆ ಕಟ್ಟಡಕೆ ಬೇರೆ ಎರಡು ಬಣ್ಣಗಳಿಂದ ಅಲಂಕೃತಗೊಳಿಸಿದ್ದಾರೆ .